ಲೈಟಿಂಗತ ನೋಡಿದ್ರೆ ಎಲ್ಲಾ ಮಸ್ತ್ ಮಸ್ತ್ ಕಾಣ್ಸಾತ್ರಿ ಇದು ಮತ್ತೊಂದು ವಾಚ್ ನು ಹಾಕಾರ ಇಂತವೂ ನೋಡುದ್ರೆ ಮಸ್ತ್ ಕಾಣ್ಸ್ತತೆ ಆಲ್ಮೋಸ್ಟ್ ಆಲ್ .

ಈ ಚಿತ್ರ ಎನ್ನಪ ಅಂದ್ರಪ ಇದು ನಮ್ಮ ಹೈ ಸ್ಕೂಲ್ ಶಾಲಿ ಇದು ಪ್ರೈಮರಿ ಒಳಗ ಬರ್ತದ.

ಅದರ ನಮ್ಮ ಪಾರ್ಕಿಂಗ್ ಅಂದ್ರ ನಮ್ಮ ಏರಿಯಾ ಗಾರ್ಡನ್ ಒಳಗನು ಒಂದು ಲಕ್ಮಿ ಗುಡಿ ಅಂತ ಅದ ಇದೇತರ ಅದಾರಿ ಅದ್ನು ಯಾಕಪ್ಪಾ ಅಂದ್ರ ಅಲ್ಲಿ ಎಲ್ಲಾ ಹೋಗ್ ಕೂತಿರ್ತಾರ ದೇವರಿಗೆ ಕಾಲ್ ಬಿದ್ದು ಬರ್ತಾರ ಅದಕನ್ಸಿ ಆಲ್ಮೋಸ್ಟ್ ಎಲ್ಲ ಪರ್ಕಿಂಕಿಗ್ ದಾಗು --

ಕಂಡು ಬಂದೇ ಬರ್ತೈತಿ ಇತರ ಇದೊಂದು ಮೇಕಪ್ ಸೆಟ್ ಅಂತ ಹೇಳಬಹುದು ಮತ್ತೆ ಇತರ ಚಸ್ಮಾ ಹಾಕ್ಕೊಳೋದು ಇಗಿನ್ ಒಂದ್ ಫ್ಯಾಷನ್ ಆಗಿ ಇದೆ.

ಹಾಗೆ ಕೂಡಾ ನಮ್ಮ ತಮ್ಮನಿಗೂ ಒಂಥರಾ ಸಂಗೀತದ ಕಂಡಾಪಟಿ ಹುಚ್ಚು ಇದರಿ ಯಾಕಪ್ಪಾ ಅಂದ್ರ ಆತರ ಬರ್ಸದು ಅಂತ ಅಂದ್ರ ತುಂಬಾ ಒಂದು ಸಂತೋಷ ಆಗ್ತದ.

ಆದರೆ ನಾವು ದಿನ ನೋಡ್ತಿವಿ ಯಾಕಪ ಮ್ಯಾರೇಜ್ ಗ ಅಂತ ಹೋದಾಗ ಒಮ್ಮೆ ಇತರ ಗಂಡ ಹೆಂಡ್ತಿ ಫೋಟೋ ಬಾಜು ಇಸ್ಕೊಂಡು ನಾವು ಇತರ ಮ್ಯಾರೇಜ್ ನೋಡಿರ್ತಿವಿ ಯಕ್ಕಪ ನಮ್ದು ಮನೆಯವರದು ಇದೆ ತಾರಾ ಮ್ಯಾರೇಜು ಇದೆ ತರ ಮಾಡಿದಿವಿ.